ಅದು ಕಡಿಮೆ ದುಡ್ಲಿ ಹೋಗಬೇಕಂತಂದ್ರೆ ರೈಲೆ ಸರಿ ಬಸ್ ಗಿಂತ .

ಓಕೆ ಎ ನಲ್ವತ್ತೊಂದು ಅಂತ್ ಬರದಾರ ಅಂದ್ರೆ ಇದು ನಮ್ ಕರ್ನಾಟಕದೆ ಕಾರು ಇದ್ರೂ ನಂಬರು ಅರವತ್ತೆರಡು ಇಪ್ಪತ್ತೆರಡು ಸುಲಭವಾಗ್ ನೆನಪಿಟ್ಕೋಬೋದು. ಈ ಕಾರ್ನ ಚನಾಗಿ ಡೆಕೋರೇಷನ್ ಮಾಡ್ಯಾರ ಬಣ್ಣ್ ಬಣ್ಣದ ಹೂಗಳ್ ಹಾಕಿ ನೋಡಕ್ ಚನಾಗ್ ಅದ.